ಚಿಕನ್‌ ಬಿರಿಯಾನಿ ನನ್ನ ಫೇವರೆಟ್‌ ಡಿಶ್‌ಗಳಲ್ಲಿ ಇದೂ ಕೂಡಾ ಒಂದು ನಾನು ವಾರದಲ್ಲಿ ಅಂದರೆ ಭಾನುವಾರ ದಿವಸ ಹೆಚ್ಚಾಗಿ ಚಿಕನ್‌ ಬಿರಿಯಾನಿಯನ್ನ ಪ್ರಿಫರ್ ಮಾಡ್‌ತೀನಿ.

ನನಗೆ ಬಹಳ ಖುಶಿಯಾಗ್ತದೆ ಚಿಕನ್‌ ಬಿರಿಯಾನಿ ತಿನ್‌ಲಿಕ್ಕೆ ಚಿಕನ್‌ ಅಲ್ಲಿ ಮಟನ್‌ ಬಿರಿಯಾನಿ ಕೂಡ ರುಚಿಕರವಾಗಿರ್ತದೆ ಆದರೆ ಚಿಕನ್‌ ಬಿರಿಯಾನಿ ಈಸ್‌ ಮೈ ಫೇವರೆಟ್ .

ಹೆಚ್ಚಾಗಿ ಒಂದೇ ಕಂಪೆನಿಯ ಪೆಟ್ರೋಲನ್ನ ಆಯ್ಕೆ ಮಾಡಿಕೊಳ್ಳು --

ಬೈಕ್ ಅಂತ ಹೇಳ್ದಕೊಡ್ಲೇ ನಂಗೆ ನೆನಪಾಗೋವಂತದ್ದು ನನ್ನದೇ ಬೈಕ್ ಅದರಲ್ಲೂ ಕೂಡ ಬೈಕ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ಬೈಕಿಗೆ --

ಕನಸು ಹೆಚ್ಚಿನ ಯುವಕರು ಈರೀತಿಯ ಕನಸಲ್ಲಿ ಇರುತ್ತಾರೆ.

ಈ ಫೋಟೋ ವನ್ನು ನೋಡುವಾಗ ನನಗೆ ಯಾವುದೊ ಒಂದು ಇಲ್ಲಿ ಕಾಶಿ ಕಡೆಗಳಲ್ಲಿ ಈ ರೀತಿಯ ದೃಶ್ಯವನ್ನು ನನಗೆ ನೋಡಿದ ನೆನಪು.